ಒಂದ್ ಮನ್ಸರು ಮ್ಯಾಗ್ ನಿತ್ತು ಫೋಟ್ ಸೆಲ್ಫಿ ತಕೊಂಡರೆ.

ಅದು ಓತ್ ರಾಶಿ ಮಾಡಾತಾರ.

ಸೀತಾಫಲ ಹಣ್ಣು ತೇರು ಹಣ್ಣು ಎಲ್ಲಾ ಮಾರ್ತಾರೆ.

ಲೈಟ್ ಮ್ಯಾಗಿನ್ ರಿಕ್ಷಾ ಗುಳು ನಿತ್ತಾರೆ ಅವುಕೂ ಡೆಕೋರೇಷನ್ ಮಾಡಿದ್ದಾರೆ.

ಆ ಮನುಷ್ಯ ಕೈಯಾಗ ಬುಕ್ ಹಿಡ್ಕೊಂಡ್ ಕುತ್ತಿನ್.

ತಾನು ದೇವ್ರಿಗಟ್ಲೆ ಅಂಥದ್ ಒಂದ್ ಮನಿ ಐತಿ. ಅದಕ್ಕ್ ಸೈಡ್ ಇಗೆಲ್ಲ ಕಾಂಪೌಂಡ್ ಹಾಕ್ಯರು.